ಮತ್ತು ಹಾಕಿರುವ ಹಾರ ಕೂಡ ಕಾಣಿಸ್ತಾ ಇದೆ.

ಮತ್ತು ಹಣತಿ ದೂರದಲ್ಲಿ ಒಂದು ಸೂಚನಾ ಫಲಕ ಕೂಡ ಕಾಣಿಸುತ್ತಿದೆ.

ಒಂದು ಎಲೆ ಉದುರಿದ ಮರ ಕೂಡ ಕಾಣುಸ್ತಾ ಇದೆ.

ಸೂಚನಾ ಪಲಕವನ್ನು ಕನ್ನಡದಲ್ಲಿ ಬರದಿದ್ದಾರೆ ಮತ್ತು ಒಳಗಡೆ ರಿಸ್ಸೆಶನ್ ಅಲ್ಲಿ ಒಬ್ಬ ಯುವಕ ಕುಳಿತುಕೊಂಡಿದ್ದಾನೆ.

ಮತ್ತು ಇನ್ನೊಂದು ಬದಿಯಲ್ಲಿ ನನಗೆ ಕಟ್ಟಡಗಳು ಕಾಣಸ್ತಾ ಇದಾವೆ.

ನನಗೆ ಒಂದು ತೋಟಗಾರಿಕ ತರಬೇತಿ ಕೇಂದ್ರ ಕಾಣಸ್ತಾ ಇದೆ ಒಂದು ಕೆರೆ ಕಾಣಸ್ತಾ ಇದೆ --

ಮತ್ತು ಒಬ್ಬ ಮಹಿಳೆ ಕೂಡ ಕಾಣಿಸ್ತಾ ಇದ್ದಾಳೆ ಮಹಿಳೆ ಕೈಯಲ್ಲಿ ಒಂದು ವಸ್ತ್ರವನ್ನು ಹಿಡಿದುಕೊಂಡಿದ್ದಾಳೆ.

ನನಗೆ ಒಂದು ಬ್ಯಾಂಕ್ನ ಒಳಭಾಗ ಕಾಣಿಸ್ತಾ ಇದೆ ಮತ್ತು ಹಲವಾರು ಸೂಚನಾ ಫಲಕ ಕೂಡ ಕಾಣಿಸ್ತಾ ಇದೆ.

ಮತ್ತು ಒಂದು ಸೂಚನಾ ಫಲಕ ಕೂಡ ಕಾಣಿಸುತ್ತಿದೆ.

ನನಗೆ ಒಂದು ಸೂಪರ್ ಮಾರ್ಕೆಟ್ ಕಾಣಸ್ತಾ ಇದೆ.

ಜಿಮ್ ನ ಒಳಭಾಗದಲ್ಲಿ ಬೇರೆ ಬೇರೆ ಸಲಕರಣೆಗಳು ಕಾಣುಸ್ತಾ ಇದಾವೆ.

ಮತ್ತು ಒಂದು ಕ್ರಿಕೆಟ್ ಬ್ಯಾಟ್ ಕೂಡ ಕಾಣಿಸ್ತಾ ಇದೆ.

ಮತ್ತು ಗೋಡೆ ಮೇಲೆ ಹಾಕಿರುವ ಎರಡು ಪೇಂಟಿಂಗ್ ಗಳು ಕಾಣಿಸ್ತಾ ಇದಾವೆ.

ಒಂದು ಪೂಜಾ ಭಂಡಾರದ ಅಂಗಡಿ ಕಾಣಸ್ತಾ ಇದೆ ಅಂಗಡಿ ಒಳಗಡೆ ಹಲವಾರು ಸಾಮಗ್ರಿಗಳು ಕಾಣಸ್ತಾ ಇದಾವೆ.

ಮತ್ತು ಕುರ್ಚಿ ಕೂಡ ಕಾಣಿಸ್ತಾ ಇದೆ.

ನನಗೆ ಒಂದು ಹಣ್ಣು ಮತ್ತು ತರಕಾರಿ ಅಂಗಡಿ ಕಾಣಿಸ್ತಾ ಇದೆ.

ರಸ್ತೆಯಲ್ಲಿ ಒಬ್ಬ ಮನುಷ್ಯ ಸೈಕಲ್ ಅನ್ನು ಓಡಿಸಿಕೊಂಡು ಹೋಗ್ತಾ ಇರೋದು ಕಾಣಿಸ್ತಾ ಇದೆ.